Hello ಸುಮಂತ್ bro .

ನಾನು ಆರಾಮ್ ಮತ್ತೆ ಎಲ್ಲಿದ್ದೀಯಾ? ಹೇ ನಾನು ಇಲ್ಲೆಯಾ ಮನೇಲ್ಲಿ.

ಆರಾಮ್ ಎಲ್ಲರತ್ರ ಒಂದು phone ಮಾತಡ್ಕೊಂಡ್ ಬಂದೆ ಒಂದು planning ಆಗ್ತಾ ಇದೆ.

ಹೌದಾ ಎಲ್ಲಿಗೆ? Free ಯಾ ಅದೇ December thirty first ಗೆ ಹೆಂಗು normal new year ರಜೆಯೆಲ್ಲಾ ಇರುತ್ತಲ್ಲಾ.

ಆವಾಗ ಹೊರಗಡೆ trip ಹೋಗುವ ಅಂತ ಒಂದು ನಿಮ್ಗೆಲ್ಲಾ ಎಷ್ಟು ದಿನ ಆಗುತ್ತೆ ಅದ್ರ ಮೇಲೆ place ಎಲ್ಲಾ cover ಮಾಡುವ ಅಂತ ಆಮೇಲೆ ಎಲ್ಲರೂ okay ಅಂದ್ರೆ ಒಂದು ಆರಾಮಾಗಿ ಹೆಂಗು ಹೋಗುವ ಅಂತ plan ಮಾಡುವ place ಇನ್ನು decide ಆಗಿಲ್ಲ ಎರಡು ಮೂರು place final ಮಾಡಿದ್ದೀವಿ ಅದ್ರಲ್ಲಿ ಯಾರೆಲ್ಲ ಹೆಂಗೆಲ್ಲಾ ಹೇಳ್ತಾರೆ ಅದ್ರ ಮೇಲೆ depend ಅದೇ ಹೋದ್ರೆ ಒಂದೇನು ಗೋವಾ. ಎಲ್ಲರೂ okay ಅಂದ್ರೆ ಒಂದು ಆರಾಮಾಗಿ ಹೆಂಗು ಹೋಗುವ ಅಂತ plan ಮಾಡುವ place ಇನ್ನು decide ಆಗಿಲ್ಲ ಎರಡು ಮೂರು plan final ಮಾಡಿದ್ದೀವಿ ಅದ್ರಲ್ಲಿ ಯಾರೆಲ್ಲ ಹೆಂಗೆಲ್ಲಾ ಹೇಳ್ತಾರೆ ಅದ್ರ ಮೇಲೆ depend ಅದೇ ಹೋದ್ರೆ ಒಂದೇನು ಗೋವಾ ಚಿಕ್ಮಂಗ್ಲೂರು.

Thirty first December ಹೋಗಿ ಒಂದ್ನೇ ತಾರೀಕ್ ಹೆಂಗು Sunday ಇದೆ.

Sunday ಬಿಟ್ಟು Monday return ಆಗೋ ತರ ಇಲ್ಲ ಒಂದು ದಿನ extend ರಜೆ ತಗೊಳ್ತಿದ್ರೆ ರಜೆ ತಗೊಂಡ್ ಅದೇ normal .

Near ಅದೇ ಗೋವಾ ಸಕಲೇಶ್ಪುರ ಅಥವಾ ಅಹ್ ಇದು ಚಿಕ್ಮಂಗ್ಲೂರು ಗೋವಾ ಅಥವಾ ಬೇರೆ ಎಲ್ಲಿ ಇಲ್ಲಿ normal nearest ಮಡಿಕೇರಿ ಕೂರ್ಗ್ ಆತರ ಎಲ್ಲಾದ್ರೂ ಎಲ್ಲಾ ಹೋಗುವ ಅಂತ. ಹಾ .

Budget ಅದೇ ಯೆಸ್ಟ್ ಜನ ಬರ್ತಾರೆ ಯಾವ್ತರ ಅಲ್ಲಿ . ಅದ್ರ ಮೇಲ್ depend ಒಂದು ಆಗ್ಬಹುದು ಒಂದು ಒಬ್ಬ್ ಒಬ್ಬರಿಗೆ ಒಂದು ಆರು ಸಾವಿರ ಒಳಗಡೆ ಅನಿಸುತ್ತೆ ಈವಾಗ ಯೆಸ್ಟ್ ಆರು ಏಳ್ ಜನ ಇದ್ದೀವಿ.

Food including food traveling ಹೋಗ್ಬರೋದಕ್ಕೆ ಅದೇ ಆರ್ ಜನ ಅದ್ರಲ್ಯಾರಾದ್ರು skip ಆದ್ರೆ ಇದೆ ಇನ್ನು ಇನ್ನು ಯಾರಾದ್ರೂ ಬರ್ತಾರೆ ಅಂದ್ರೆ ಟಿಟಿ ಮಾಡುವ ಇನ್ನು ಯಾರು ಬರಲ್ಲ ಅಂದ್ರೆ car ಎತ್ಕೊಂಡ್ಹೋಗುವ.

ನಮ್ಗೆ ಸ್ವಂತ ಅದೇ ಒಂದ್ ದಿನ stay ಆಗಿ next day ಬರುವ ಅಂತ ಅಲ್ಲಿಯ places cover ಮಾಡ್ಕೊಂಡ್ thirty first ಅಲ್ಲಿ ಇರ್ಬೇಕು ನಾವು almost .

Thirtieth night ಹೊರಡುವ ತರ ಅಥವಾ thirty first ಬೇ ಬೆಳಿಗ್ಗೆ ಹೊರಟು thirty first night stay ಆಗಿ ಒಂದ್ನೆ ತಾರೀಕು almost ಮಧ್ಯಾಹ್ನ ಹೊರಡುವ ತರ ಮಾಡಿ ಬರುವ ಅಂತ ಇದ್ದೀವಿ ಎಲ್ಲ್ರು okay ಅಂದಿದ್ದಾರೆ. ಎಲ್ಲರೂ ರಜೆ ಕೇಳ್ತೀನಿ ಒಂದ್ ದಿನ extra ರಜೆ ಮಾಡುವ ಒಂದ್ನೇ ತಾರಿಕ್ ತನಕ ಇರುವ ಅಂತ.

ಹೌದ್ ನನ್ಗ್ full ರಜೆ ಇದೆ ಈವಾಗ one week ರಜೆ ಇದೆ new year ಅಲ್ಲಿ. ಹ ಹಾಗಾದ್ರೆ ಅದೇ ರಜೆ ಮಾಡಿ ಹೋಗುವ ಅಂತ ಇನ್ ಯೆಸ್ಟ್ ಜನ ಕೈ ಕೊಡ್ತಾರೆ ಯೆಸ್ಟ್ ಜನ ಬರ್ತಾರೆ ಅಂತ ಗೊತ್ತಿಲ್ಲ. ಇಲ್ಲ ಒಂದು ಒಳ್ಳೆ place set ಮಾಡ್ಕೊಲ್ವ ಮತ್ತೆ ಈವಾಗ. ಅದೇ ಈವಾಗ ಎಲ್ರು ಯಾರ್ ಯಾರೆಲ್ಲ okay ಅಂದ್ರೆ ಒಂದ್ group ಮಾಡ್ತೀನಿ WhatsApp ಅಲ್ಲಿ.

Place budget stay ಇಸ್ಟ್ ಇಸ್ಟ್ ಆಗುತ್ತೆ ಅಂತ ಅದ್ರಲ್ಲೇ ಹಾಕ್ತೀವಿ.

Veg ಯಾರು non veg ಯಾರು drinks ಯಾರಿಗೆ ಯೆಸ್ಟ್ ಜನರಿಗೆ drinks ಯಾರಿಗ್ ಬೇಡ. ಎಲ್ಲಾರು drinks ಮಾಡುವವರೇ ಆದ್ರೂ ಒಂದ್ ಯಾರಿಗೆ ಯಾವ ಬ್ರಾಂಡ್ brand ಬೇಕು ಆಮೇಲೆ activities ಅಲ್ಲಿ ಒಂದ್ ಅಲ್ಲಿಂದ ಎಲ್ಲೆಲ್ ಹೋಗುವ ಈವಾಗ್ ಕೆಲವೊಂದ್ ಕಡೆ home stay ಇದ್ರೆ ಅದೇ ಬೆಟ್ಟರು ಅಲ್ಲೇ ಎಲ್ಲಾ ಕೊಡ್ತಾರೆ food ಗಿಡ್ಡು.

ಅಲ್ಲೇ activities ಎಲ್ಲಾ . ಹ್ಮ್ complimentary ಕೊಡ್ತಾರಾ ಎಲ್ಲಾಸ ಹೇಳ್ಬೇಕು ಈವಾಗ new year season ಅಲ್ಲ.

Season ನ್ನಲ್ಲಿಸ್ವಲ್ಪ ಕಷ್ಟ ಹ normal time ಆದ್ರೆ ಕೊಡ್ತಾರೆ complimentary ಎಲ್ಲ include ಮಾಡ್ತಾರೆ.

Home stay ಹೋದ್ರೆ ನಮ್ಗ್ food ಬರುತ್ತೆ ಸುಮ್ನೆ ಒಂದ್ ಸ್ವಲ್ಪ relax ಆಗುತ್ತೆ camp fire ಆತರ ಈತರ ಮಾಡ್ಕೊಂಡು ಒಳ್ಳೆ time pass ಮಾಡ್ಕೊಳ್ಬಹುದ್ . ಪವನ್ ಅವರು ಆನಂದ್ ಅವತರತ್ರ ಕೇಳಿ ನೋಡಿ ಅಂತೆ. ಅವರು okay ಅಂತಾರೆ ಅಂದಿದ್ದಾರೆ ನಿಮ್ಮತ್ರ ಒಂದ್ಸಲ ಕೇಳುವ ಇನ್ನು ಎರಡ್ ಮೂರ್ ಜನ ನಮ್ಮ ಸಂದೇಶ್ ಅವರನ್ನೆಲಾ ಹಾಕುವ. ಉಜ್ವಲ್ ಅವರನ್ನೆಲ್ಲ ಅವನು okay ಅಂದಿದ್ದಾನೆ but ಎಲ್ಲ್ರು ನಾಳೆ confirm ಮಾಡ್ತೀನಿ.

Group ಒಂದ್ create ಮಾಡುವ ಅದೇ ಏನಿಲ್ಲ ಒಂದ್ ಐದು ಸಾವಿರ ಒಳಗಡೆ budget ಎಲ್ಲರದ್ದು ಉಳಿಬೇಕು ಜಾಸ್ತಿ ಖರ್ಚು ಇಲ್ಲ ಅದು ಮತ್ತೆ depend ಯಾರ್ ಯಾವ brand ಅಹ್. Drinks ಬೇಕು ಅದ್ರ ಮೇಲೆ ಬರಿ food main non veg ಬೇಕು ಒಳ್ಳೆ ಕಡೆ stay ಆಗ್ಬೇಕು ಅಂದ್ರೆ ಒಂದ್ ಸ್ವಲ್ಪ budget .

ಮತ್ತೆ ಏನು ಇಲ್ಲ ಒಂದ್ ವರ್ಷಕ್ಕೆ ಒಂದ್ ಸಲ ಅಲ್ಲ.

ಓ ಎಲ್ಲ್ರು okay ಅಂದಿದ್ದಾರೆ but in last moment ಅಲ್ಲಿ ಯಾರ್ ಕೈ ಕೊಡ್ತಾರೋ ಗೊತ್ತಿಲ್ಲ ಇನ್ನು ಹತ್ತು ದಿನ ಇದೆ.

ಈವಾಗ first time ಆಗುವಾಗ ಎಲ್ಲಾ okay ಅಂತಾರೆ ಆಮೇಲೆ last ಅಲ್ಲಿ ಇದು ಮಾಡ್ತಾರೆ ಅದೇ ಈವಾಗ್ ಒಂದ್ ಇನ್ನು ಎರಡು ಮೂರ್ ಜನರನ್ನ ಕೇಳ್ತೀನಿ ಬರಲ್ಲ ಆತರ ಅಂದ್ರೆ ಇಷ್ಟು ಜನರ group ಮಾಡ್ತೀನಿ. ಆಮೇಲೆ ಏನಾಗುತ್ತೆ ನೋಡುವ ಸರಿನಾ.

Okay ನಾ ಸರಿ bye bye .

ಹಾ hello ನಮಸ್ತೆ ಕೌಸ್ತಬ.

ನಾನು, B.com ಮಾಡ್ತಿದೇನೆ ಈಗ.

ಹಾ ನಂಗೆ ಇದು ಸ್ವಲ್ಪ ಮಾಹಿತಿ ಬೇಕಿತ್ತು ಅಲಾ ನಿಮಗೆ ಗೊತ್ತಿರ್ತದೆ ಅಲಾ B.com ನವ್ರಿಗೆ banking ನ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಒಳ್ಳೇದು ಇತ್ತು.

ಹಾ ಹೇಳ್ಬೋದು ತೊಂದ್ರೆ ಇಲ್ಲ ಗೊತ್ತಿದ್ದಷ್ಟು ಹೇಳ್ತೆನೆ ಹಾಗೆ.

ಇದೂ ಅದೇ ನೀವೂ ನೀವ್ ಇವಾಗ housewife ಹೇಳಿದ್ರಿ ಹಾಗಾಗಿ ನಿಮಗೆ ನನ್ನ ಪ್ರಕಾರ savings bank account best .

ಹಾ ಅಂದ್ರೆ savings bank account ಅಂತ ಹೇಳಿದ್ರೆ ಅದರಲ್ಲಿ, ನೀವು ಉಳಿತಾಯ ಖಾತೆ ಅಂತ ಹೇಳ್ತೇವೆ ನಾವ್.

ಮಾಮೂಲಿ daily ಎಷ್ಟು amount ದುಡ್ಡು ಬರ್ತದೆ ಅದನ್ನ daily ಹಾಕ್ಬಹುದು .

ಹ್ಮ್, monthly, daily ಹೀಗೆ ಹಾಕ್ಬೋದ?

ಮಾತ್ರ ನಿಮಗೆ ಅದು ಅಂದ್ರೆ ಅದಕ್ಕೆ ಎಂತ rate of interest ಕಡಿಮೆ ಇರ್ತದೆ ಸ್ವಲ್ಪ ಉಳಿದದ್ದಕ್ಕಿಂತ.

ನಿಮಗೆ ಅಂದ್ರೆ future ಗೆ ತೆಗೆದು ಇಡ್ಬೇಕು ಆ purpose ಗೆ ಆದ್ರೆ ನೀವ್ recurring deposit ಅಥವಾ FD ಹಾಗೆ ಇರುದ್ರಲ್ಲಿ ಇಡುದು ಒಳ್ಳೇದು. ಹಾ ಹಾ, FD ಅಂದ್ರೆ fixed deposit ಅದು ಎಷ್ಟು ವರ್ಷಕ್ಕೆಲ್ಲ ಇಡಬಹುದು? ಅಂದ್ರೆ ಅದು ಒಂದೊಂದು ನೀವ್ ಒಂದೊಂದ್ bank ಅಲ್ಲಿ ಒಂದೊಂದು ತರ ಇರ್ತದೆ, ನಿಮ್ಗೆ ಬೇಕಾದ್ದು ಒಂದು ಎಷ್ಟು ನಿಮಗೆ ಎಷ್ಟು ಸಮಯ ಬೇಕು ಒಂದು minimum . ಒಂದು ವರ್ಷ ಜಾಸ್ತಿ ಇರ್ತದೆ ಹೆಚ್ಚಾಗಿ always ಅಂದ್ರೆ ಅದಿಕ್ಕೆ ಹೇಳುದು fixed deposit ಅಂತ ಐದು ವರ್ಷ ವರ್ಷ ಹಾಗೆ. ವರ್ಷ ಜಾಸ್ತಿ ಆಗಿ ಬಡ್ಡಿ ಜಾಸ್ತಿ ಅಲಾ.

ನಾವ್ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಎಲ್ಲ ಇಟ್ರೆ amount double ಆಗಿ ಸಿಗ್ಬಹುದಾ? Double ಎಲ್ಲ ಸಿಗುದಿಲ್ಲ ಚೂರು.

Double ಎಲ್ಲ ಆಗುದು ಅದೆಲ್ಲ ಹೀಗೆ ಸುಮ್ಮನೆ ಕೆಲವು fraud ಗಳೆಲ್ಲ ಇರ್ತವೆ ಅದೆಲ್ಲ ಸುಮ್ಮನೆ. ಅಲಾ ಹಾ ಅದು ಹಾ ಹೇಳಿ ಹೇಳಿ. ಇದು ಸುಮ್ಮನೆ double ಆಗ್ತದೆ ಹಾಗೆ ಹೀಗೆ ಅಂತೆಲ್ಲ. ಹೌದಾ ಹಾ ಹಾ. ಎಷ್ಟು ಜನ ಇರ್ತಾರೆ ಹಾಗೆ ಮೋಸ ಮಾಡುವವರೆಲ್ಲ. ಅಲಾ ಹಾ ಹಾ ಹಾ, ಅದು ಮತ್ತೆ ಇದು RD ಎಲ್ಲ ಉಂಟಲ್ಲ ಅದು bank ಅಲ್ಲಿ ಉಂಟಾ ಈ post office ಅಲ್ಲಿ ಇದ್ದ ಹಾಗೆ. ಹಾ ಇರ್ತದೆ ಹೌದು ಉಂಟು, ಅದು ಕೂಡ ಉಂಟು. ಹ ಹೀಗೆ ಹೀಗೆ ಮೂರೂ ವರ್ಷಕ್ಕೆ ಒಂದು ವರ್ಷಕ್ಕೆ RD ಉಂಟಾ? ಹೌದು ಉಂಟು ಉಂಟು ಹೌದು ಇರ್ತದೆ ಹಾಗೆ. ಹಾ ಅದು ಇದಕ್ಕಿಂತ SB ಇದಕ್ಕಿಂತ ಜಾಸ್ತಿ ಸಿಗ್ತದ interest . ಹೌದು SB ಗಿಂತ ಜಾಸ್ತಿ interest ಸಿಗ್ತದೆ ಹೌದು.

SB ನಿಮ್ಗೆ daily basis ಗೆ ಆದ್ರೆ ನಿಮಗೆ ನಿಮ್ಗೆ best ಇದೆ ನಿಮಗೆ ತುಂಬಾ ದಿನಕ್ಕೆ ಇಡಬೇಕು ತುಂಬಾ ಮುಂದಾಲೋಚನೆ ಹೋಗ್ತಾರಂದ್ರೆ. ಮುಂದೆ future ಗೊಸ್ಕರೆಲ್ಲ ಯೋಚನೆ ಮಾಡುದಾದರೆ ಎಲ್ಲ recurring ಮತ್ತೆ ಅದೆಲ್ಲ best . ಹಾ ಹಾ ಹಾ. ಮತ್ತೆ ನೀವ್ ಅದೇ ಎಂತದೇ banking ಮಾಡುದಾದ್ರು ಇದೊಂದು ನಾವ್ ಯೋಚನೆ ಮಾಡಿಕೊಳ್ಬೇಕು ಎಲ್ರು ಅಂದ್ರೆ ನಾವ್ educated ಆಗಿದ್ರು ಕೂಡ ಸ್ವಲ್ಪ ಕೆಲವೊಮ್ಮೆ ಮೋಸ ಹೋಗುವ chance ಜಾಸ್ತಿ ಇರುತ್ತೆ. OTP ಹೇಳುದ್ರಲ್ಲಿ ಈಗ ಎಲ್ಲ online ಆಗಿ.

ಇರೋದು.

ಹಾ ಅದೆ. ಒಂದ್ಸಲ call ಮಾಡಿದ್ರು ಹೀಗೆ ನಿಮ್ಮ ಬ್ಯಾಂಕಿದು update ಮಾಡ್ತೇವೆ sir ಇಲ್ಲದಿದ್ರೆ amount ಕಟ್ ಆಗ್ತದೆ ನಿಮ್ಮ OTP ಹೇಳಿ ಹಾಗೆ ಹೀಗೆ ಅಂತ. ಹೊ ಅದು ಕೊಡ್ಬಾರ್ದು ಅಲ ನಾವ್ number . OTP ಕೊಡ್ಲೇಬಾರ್ದು ನಾವು ಯಾರಿಗೂ. ಹೌದೌದು, ಹಾ ಹಾ ಆಯ್ತು ಕೌಸ್ತಬ್ ಅವ್ರೆ ಒಳ್ಳೆ ಮಾಹಿತಿ ಕೊಟ್ರಿ ನಮ್ಗೆ.

ಇನ್ನೊಮ್ಮೆ ಮಾತಾಡ್ತೆ ನಿಮ್ಮಲ್ಲಿ.

ಆಯ್ತ ಆಯ್ತು ಆಯ್ತು, ತುಂಬಾ thanks .

ಎಷ್ಟ್ ದಿವಸಾ ಆಯ್ತು ನಾನ್ miss ಮಾಡ್ಕೊಣಾಕ್ ನಿಮ್ನ ಗೊತ್ತ. ಅಲ್ಲಾ ನಾನ್ shock ಏನ್ full ಏನ್ ಹೆಂಗ್ ಬಂತು ನನ್ನ್ number ನಿನ್ಗೆ. ಅದೇ ಪುಟ್ಟಿ ಇದ್ಲು ಕೊಟ್ಲು ನಾನ್ ಚಿಟ್ಟಿನ್ ಕೇಳಿದೆ ನಿನ್ನ್ contact ನಲ್ಲಿದ್ಲು. ಹೌದಾ ಹೇಗಿದೀಯಾ ಬಾಬು ಚೆನ್ನಾಗಿದ್ದೀಯಾ? ಚೆನ್ನಾಗಿದ್ದೀನಿ education ಹೇಗಿದೆ ಮುಂದಿಂದು. ಹಾ ಚೆನ್ನಾಗಿದೆ ಎಲ್ಲಿದೀ ? ಈಗ ನಾನ್ Bellary college ನೋಡು.

ನಾನ್ ಇಲ್ಲಿ Bellary ನಲ್ಲಿ ಇತ್ತಲ್ಲ ಅಲ್ಲಿ college ಅಲ್ಲಿ join ಆಗಿದೀನ್ ಅಲ್ಲ್ ಓದ್ತಿದ್ದಿನಿ.

ಹಾ ಚೆನ್ನಾಗ್ ಇದೆ ಗೊತ್ತಾ super ಇದೆ. ಹಾ lectures ರು ಎಲ್ಲರು continuous . Full continuous ತಗೋಂತಾರೆ strict ಆಗಿರ್ತಾರೆ.

ಒಳ್ಳೆ teaching ಹೇಳ್ಕೊಡ್ತಾರೆ ಚೆನ್ನಾಗಿದೆ ನೀನ್ ಎಲ್ಲ್ ಓದ್ತಾ . ನಾನು ಇಲ್ಲಿ Bellary ಯಲ್ಲಿ ಲ್ಲಿ ಒಂದ್ college ಇದೆ ಅಲ್ಲಿ ಓದಕತ್ತಿನ್ ನಾನ್. ಹೌದಾ ಅಲ್ಲಿ ಹೇಗಿದೆ ಚೆನ್ನಾಗಿದೆನಾ? ಹೊ ಅಲ್ಲಿ ಬಾಳಾ ಚೆನ್ನಾಗೈತೆ ನಮ್ಮ್ study ತಕ್ಕಂಗೆ ನಾ college ಇದೆ.

ಹ್ಮ್ morning ಇಂದ eight ಎಂಟ್ ಗಂಟೆಗೆ ಬೆಳಿಗ್ಗೆ ಎಂಟ್ ಗಂಟೆಗೆ ಹೋಗಿ ನಾವು ಹತ್ತ್ ಗಂಟೆಗೆಲ್ಲ ಬಿಡ್ತಾರೆ college .

ಹ ಹೌದಾ.

ಅಂದ್ರೆ full long ಆಯ್ತಲ್ಲ timing .

ದೂರಾ ಅಲ್ಲ ಮತ್ತೆ ಮಧ್ಯಾನ್ಹೊತ್ತಲ್ಲಿ ಮತ್ತೆ ಇದು ಊಟ ಮಾಡಕ್ ಆಗಲ್ಲಲ್ಲ ಅಲ್ಲೇ ಹೋಗಿ ನಾವ್ ಡಬ್ಬಿ ತಕೊಂಡ್ ಹೋಗ್ತೇವಿ ಅಲ್ಲೇ ತಿಂತೀವಿ ಹಂಗ್ ಇಂಗಾ ಹಂಗೆ continuous class ಎಲ್ಲ attend ಆಗ್ತೀನಿ.

ಇವಾಗ PUC ಮುಗ್ದ್ಮೇಲೆ next ಎಲ್ಲ್ ಸೇರೋಣ ಅನ್ಕೊಂಡಿದೀಯಮ್ಮ.

ನಾನಾ ನೋಡ್ತೀನಿ ಇಲ್ಲೇ Bellary ಅಲ್ಲೇ ನೋಡ್ತೀನಿ ಒಟ್ಟು Bellary ಬಿಟ್ಟು ಹೋಗಲ್ಲ ಎಲ್ಲಿ. Bellary ಅಲ್ಲಿ ನಾನು ನೀನು ಒಂದೇ co~ ಆ college ಸೇರೋಣ next time . ಆ ನೋಡ್ತಿನ್ ನೋಡೋಣ. Next time ಈವಾಗ PUC pass ಅಲ್ಲ.

ಹಾ next degree ಗೆ ನಾನು ನೀನು ಒಂದೇ college ಸೇರೋಣ ಚೆನಾಗಿರುತ್ತೆ. ಹಾ ಆಯ್ತು ಸೇರೋಣ ಈವಾಗ.

ಯಾವ್ degree college . Degree ಆ ಅಲ್ಲಿ royals ಅಲ್ಲಿ ಇರೋದು ಒಂದ್ ಚೆನ್ನಾಗಿದೆ.

OPD center ಇದೆ ಅಲ್ಲಿ ಚೆನ್ನಾಗಿದೆ.